ಹಾ ಹಾ ಹಾ ಆಯ್ತು ನಾನು ಹಾಗಾದ್ರೆ ಕ್ರಿಸ್ಮಸ್ ಗೆ ಸಿಗ್ಲಿಕ್ಕೆ ಹೇಳ್ತೇನೆ ಹೊಸವರ್ಷದ್ದು ಎಂತ ತಯಾರಿ ಮಾಡ್ಲಿಕ್ಕೆ ಆಗ್ಬೋದಲ್ಲ. ಹಾ ಬರ್ಲಿಕ್ಕೆ ಹೇಳು ಮತ್ತೆ ಮಾತಾಡುವ ಒಟ್ಟಾಗಿ ಏನ್ ಮಾಡುವ ಎಲ್ಲಿ ಹೇಗೆ ಅಂತ.

ಮತ್ತೆ ಬೇರೆ ವಿಶೇಷ ಏನಾದ್ರು. ವಿಶೇಷ ಎಂತ ಇಲ್ಲನ ನಂಗದೊಂದ್ ನೆನ್ಪಾಯ್ತು ಮಾಡುವನ ಏನು ಅಂತ. ಏನೊ ಬೇಗ ನೆನಪಾಯ್ತು ನಿನಗೆ ಹೊಸವರ್ಷದ್ದು late ಆಗ್ತಿದ್ರೆ ಅದು ಕೂಡ ಈಸಲ. ಅಲ್ವಾ.

ಆಯ್ತಾಯ್ತು Okay.

ಎಲ್ರಿಗೂ ನಮಸ್ಕಾರ, ನಾ ಇವತ್ ಸ್ವತಂತ್ರ ಹೋರಾಟಗಾರರ್ ಬಗ್ಗೆ ಒಂದೆರಡ್ ಮಾತಾಡಾಕ್ ಇಷ್ಟ ಪಡತಿನಿ, ಆ ನಮ್ಮ ದೇಶಾ ಅವಾಗ ಬ್ರಿಟಿಷರ ಆಡಳಿತದಾಗಿತ್. ಅಂದ್ರ ನಮ್ ನಮ್ಮ ಜನ್ರ ಜೊತೆನ ನಾವ್ ಮಾತಾಡಾಕ್ ಅವ್ರ ನಮ್ಗ ಅವಕಾಶ ಮಾಡಿ ಕೊಡ್ತೀದ್ದಿಲ್ಲಾ, ಅಂತ situation . ನಮ್ ನಮ್ಮ ಹಿಂದಿದ್ದೋರ್ ಎಲ್ಲಾರೂ ಭಾಳ ಅನಭೊಸ್ಯಾರ, ಅವ್ರೀಗ ತಮ್ದ ತಮ್ದ್ ಊರಾಗ ತಮಗ್ ಸ್ವತಂತ್ರ ಇರಲಿಲ್ಲಾ, ನಮ್ ದೇಶಕ್ಕ ಏನ್‌ ಮಸಾಲಾ ಪದಾಥ೯ ತಗೊಳಾಕ. ನಮ್ಮ ದೇಶಾನ, ನಮ್ ನಮ್ಮ ದೇಶದೋನ೯ ಆಳಾಕ start ಮಾಡಿದ್ರ, ಇಂಥಾ situation ದಾಗ ಅವ್ರು ನಮ್ಮ ದೇಶನ್ . ನಮ್ ಸಲುವಾಗಿ ತಗೊಬೇಕ ಅಂತ ಹೇಳಿ, ಭಾಳ ಅಂದ್ರ ಭಾಳ ಪರಿಶ್ರಮ ಪಟ್ಟಾರ. ಆ ಭಗತ್ ಸಿಂಗ್ ಅವ್ರ ಇರ್ಬೋದು ಸುಭಾಷ್ ಚಂದ್ರ ಭೋಸ್‌ ಅವ್ರ ಇರ್ಬೋದು. ಆ ಮಹಾತ್ಮಗಾಂಧೀಜಿ ಇರ್ಬೋದು, ಆ ಭಾಳ ಅಂದ್ರ ಭಾಳ ಅನೇಕ್ ಜನ್ರ ಅದಾರ ಸದಾ೯ರ್‌ ವಲ್ಲಭಾಯ್‌ ಪಟೇಲ್‌ ಇರ್ಬೋದು, ಆಮೇಲೆ ಬಾಲ ಗಂಗಾಧರ ತಿಲಕ ಅವ್ರ ಇರ್ಬೋದು ತುಂಬಾ ಜನಾ ಭಾಳ ಅಂದ್ರ ಭಾಳ ಶ್ರಮಾ ಪಟ್ಟಾರ ನಮ್ಮ ದೇಶಾನಾ ಈ ಮಟ್ಟಕ್ಕ ತಗೋ ಬರಬೇಕು ಅಂತಂದ್ರ, ಭಗತ್‌ ಸಿಂಗ್‌ ಅವ್ರು ಇಪ್ಪತ್ತೋಂದನೆ ವಯಸ್ಸನಾಗ. ಅವ್ರ ಒಂದ ಸತಿ ಅವ್ರ ಊರಿಂದ ಅವ್ರ ಮನಿಯಿಂದ college ಗ ಹೋಗೊ road ನಾಗ ಅಲ್ಲಿ ಅಮೃತಸರದತ್ರ ಒಂದ. ಹಾ ಇದ್‌ attack ಆಗಿತ್ತಲ್ಲಾ ಅವಾಗ ಎಲ್ಲಾನು೯ ರಕ್ತದಿಂದ ಕೂಡಿ ಎಲ್ಲಾನು೯ ರಕ್ತದಾಗ ಒಂದ್ room ದಾಗ ಹಾಕಿ. ಹಾಕಿ ಅವರ್ನೆಲ್ಲ ಕೊಲೆ ಮಾಡಿದ್ರಲ್ಲ ಅದೆಲ್ಲದನ್ನು, ಅದನ್ ನೋಡಿ ಅವ್ರಿಗ್‌ ಆ ರಕ್ತದ್ದ ಮಡುವನೆಲ್ಲಾ ನೋಡಿ ಅವ್ರೀಗ್‌ ಒಂಥರಾ ಒಂಥರಾ ಅನ್ಸಿತ್ತಂತ. ಅವಾಗ ಅವ್ರು ಮನಿಗ ಹೋದ್‌ ಮ್ಯಾಲ ಕೇಳಿದ್ರು, ಇದನ್ನೆಲ್ಲಾ ನಾನ ತಡೆಗಟ್ಟತೇನಿ, ನಮ್ಮ ದೇಶಾನ ನಮಗ ತಗೋಳು ಹಂಗ್‌ ಮಾಡ್ತೀನಿ, ಅವ್ರನ್ನೆಲ್ಲಾನು೯. ಭಾ ಅವ್ರ್ನ ನಮ್ಮ ದೇಶಾ ಬಿಟ್ಟ ಓಡಸ್ತೀನಿ, ಅವ್ರ~ಅವ್ರಿಗೆಲ್ಲಾ ಹಿಂಗ್ ಮಾಡ್ತೀನಿ. ನಮ್ ದೇಶಾ ನಮ್ ಸಲುವಾಗಿ‌ ನಮಗ್‌ ಬರಂಗ್‌. ಮಾಡ್ಕೊಂತೀನಿ ಅಂತ ಅಂದ ಅವ್ರ್‌ ಅಷ್ಟ ಚಿಕ್ಕಹುಡುಗಾ ಹತ್ ವಷ೯ದ್‌ ಹುಡುಗ್ ನಿದ್ದೋನಿಗ ಅಷ್ಟ ಅವ್ರ ಮ್ಯಾಲ ಅಷ್ಟ ದ್ವೇಷ ಬಂದಿತ್ತು. ನಮ್ ದೇಶದ್‌ ಮ್ಯಾಲ ಅಷ್ಟ್ ಅಭಿಮಾನ ಇತ್ತ್, ಆದರಿಂದ ಅವ್ರ ಒಂದ ಸತಿ ಅವ್ರ ಅಪ್ಪಾಜಿ ಜೊತಿ ಹೊಲಕ್ಕ ಹೋದಾಗ ಏನ ಅಂದಿಂದ್ರ ಅಂದ್ರ. ಅವ್ರ ಈಗ್ ಈ ಹೊಲದೊಳ್ಗ ಅವ್ರ ಅಪ್ಪಾಜಿ ಬೆ ಏನ್‌ ಕಾಳಗಳನ್‌ ಹಾಕಿ ಕಾಳಗಳನ್ ಬೆಳಿಬೋದು ಅಂತ ಹೇಳೋದನ್‌ ಅವ್ರ ಕೇಳಸ್ಗೊಂಡು ನಾನ್‌ ಎಲ್ಲಾ ಬಂದೂಕ್ ನ ಇಲ್ಲಿ ಹಾಕಿ, ಇಲ್ ಬೆಳೆದ್ ಇದರಿಂದ ನಮ್ಮ ದೇಶಕ್ ಬಂದಿರೋ ಆ ಬ ಬ್ರಿಟಿಷರನ್ನ ಓಡಸ್ತೇನಿ, ನಮ್ಮ ಭಾರತಮಾತೆನ. ಮುಕ್ತ ಮಾಡತೇನಿ ಅಂತ ಹೇಳಿ ಹೇಳ್ತಿದ್ದರಂತ್.‌ ಅಂದ್ರ ಅವ್ರೀಗ್‌ ಅಷ್ಟ್ ದೇಶದ ಮ್ಯಾಲ ಅಭಿಮಾನ ಇತ್ತ್ ಅನ್ನೋದನ್ನ ತೋರಸ್ತೇತಿ, ಇಪ್ಪತ್ತೋಂದನೆ ವಯಸ್ಸನಾಗ. ಅವ್ರೀಗೆ ಗಲ್ಲಿಗೇರ್ಸಿದ್ರು, ಆ ವಯಸ್ಸನಾಗ ಅವ್ರ್ ಇನ್ನು ಏನು ಸಾಧನೆ ಮಾಡಿರಂಗಿಲ್ಲ ಅಂತಾ ವಯಸ್ಸದಾಗ ಅವ್ರು. ಅವ್ರ ಜೀವಾನ ನಮಗೋಸ್ಕರ ಅಪ೯ಣೆ ಮಾಡ್ಯಾರ ಅಂದ್ರ, ಅವ್ರ್ನ ನಾವ ಇವತ್ತ ನೆನಸಲೇಬೇಕು, ಅವ್ರ~ಅವ್ರ ಅಷ್ಟೆ ಅಂತ ಅಲ್ಲಾ. ಆ ಸುಭಾಷ್ ಚಂದ್ರ ಭೋಸ್‌ ಅವ್ರು, ಅವ್ರೀಗೆ IAS ಇದು officer ಆಗುವಂಥಾ ಅವಕಾಶ ಇತ್ತ್. ಅದನ್ನ ಅವ್ರು ಬ್ರಿಟಿಷರ under ನಾಗ ನಾನ್ ಕೆಲ್ಸಾ ಮಾಡಂಗಿಲ್ಲ ಅಂತಂದು ಅದನ್‌ ಬಿಟ್ಟು ನಮ್ಮ ಭಾರತ ಮಾತೆಯ ಸಲುವಾಗಿ. ಹೋರಾಟ ಮಾಡಿ ನಮ್ಮ ದೇಶಾನ ನಮ್ಗ ಇದ್‌ ಮುಕ್ತ ಮಾಡಿ ಕೊಟ್ಟಾರ, ಸ್ವತಂತ್ರ ಮಾಡ್ಯಾರ, ಇದೆಲ್ಲಾ ಆತು ಸಂಗೋಳ್ಳಿ ರಾಯಣ್ಣ ‌ಇರ್ಬೋದು . ಆಮೇಲೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇವರೆಲ್ಲಾರು ಸೇರಿ ನಮ್ಮ ದೇಶಾನ ಎಷ್ಟಂದ್ರ್ ಅಷ್ಟ್. ತಮ್ ಕೈಯಲ್ಲಿ ಎಷ್ಟ್ ಸಾಧ್ಯ ಆಗತ್ತೋ ಅಷ್ಟ್ ಹೋರಾಡಿ, ನಮ್ಮ ದೇಶಾನ ನಮಗ ತಂದು ಕೊಟ್ಟಾರ, ಆಮೇಲೆ ಅವ್ರು ತಮ್ಮ ಪ್ರಾಣಾನೇ ಒತ್ತೇ ಇಟ್ಟು. ನಮ್ಮ ಸಲುವಾಗಿ ಹೋರಾಟ ಮಾಡ್ಯಾರ, ಹಂಗಂತ ಹೇಳಿ ನಾವು ನಮಗ್ ಸ್ವತಂತ್ರ ಸಿಕ್ಕೇತಿ ಅಂದ ನಾವ ನಮ್ಮ ಸ್ವತಂತ್ರನ ‌ ಹೆ~ಹೆಂಗ್‌ ಬೇಕ ಹಂಗ್‌. ಉಪಯೋಗ್ ಮಾಡ್ಕೋಳೊದ್‌ ನಮ್ದ್‌ ಅದ ನಮ್‌~ನಮಗ್‌ ಛಲೋ ಅನ್ಸಂಗಿಲ್ಲ, ಯಾಕಂದ್ರ ಅವ್ರ ನಮಗ್‌ ಅಷ್ಟ ಕಷ್ಟ ಪಟ್ಟ ನಮ್ ದೇಶ ನಮ್ ಸಲುವಾಗಿ ಉಳಿಸಕೋಟ್ಟಾರ ಅಂದ್ರ. ನಾವು ಅವ್ರು ನಮಗ್‌ ಎಷ್ಟ ಕಷ್ಟ ಪಟ್ಟಾರೊ, ಅವ್ರ ಸಲುವಾಗಿ ನಾವೇನ್ ಪ್ರಾಣಾ ಕೋಡಬೇಕಾಗೆನಿಲ್ಲಾ, ಅವ್ರ ನಮಗ್‌ ಕ~ಕೊಟ್ಟಿರೊವಂತಹ ದೇಶಾನಾ ನಾವು. ಒಳ್ಳೇ ರೀತಿಯಾಗ ಉಪಯೋಗ್ ಮಾಡ್ಕೊಂಡ್‌, ನಮ್ಮ ದೇಶಾದ ಅಭಿವೃದ್ಧಿಗ್ ನಾವು ಕಾರಣಾ ಆಗಬೇಕ್ ಹೊರತು ನಮ್ಮ ದೇಶದ ಅವನತಿಗ್ ನಾವ್‌ ಕಾರಣಾ ಆಗಾಕ್ ಹೋಗ್ಬಾಡದ್. ಇದ್ ಎಲ್ಲಾ ಯುವಕರು ಇದನ್ನ ಅಥ೯ ಮಾಡ್ಕೋಬೇಕ್, ಅವ್ರ ನಮ್ಮನ್ನ ಸಲುವಾಗಿ ಎಷ್ಟ ಹೋರಾಟ ಮಾಡಿ ಇದನ್ನ ಮಾಡ್ಯಾರ್ ಅಂದ್ರ ಆಗಸ್ಟ್ ಹದಿನೈದರ ದಿನಾ ಅಷ್ಟ. ಎಲ್ಲಾರು ಅವ್ರ್ನ ನೆನಸಾಕ ಹೋಗ್ಬರ್ದ್, ಆಗಸ್ಟ್ ಹದಿನೈದ್ ಮಾಡಬಾರದ್‌ ಅದನ್ನ, ಆಗಸ್ಟ್ ಹದಿನೈದಂದ್ರು ಅವ್ರ ನಮ್‌ ಸಲುವಾಗಿ. ಎಷ್ಟು ಹೋರಾಟ ಮಾಡ್ಯಾರ, ಅದರ ಪ್ರತಿವಷು೯ ವಷ೯ದ್ದ ವಷ೯ಕ್ ನಮ್‌ ಮುಂದ ಬರುವವಿ೯ಗೆಲ್ಲಾಗು೯ ಹೇಳಬೇಕ ನಮಗಷ್ಟ ಗೊತ್ತೈತಿ. ನಾವ್‌ ಸುಮ್‌ ಅಷ್ಟ ಹಾಗ್ ಬಿಡ್ಬಾರದ್‌ ಅದದ೯ ನಮ್ ದೇಶಾನ ಅವ್ರು ಇದನ್ನ ಮಾಡಾಕ್ ಎಷ್ಟ ಪ್ರಣ~ಪಣಾ. ತೊಟ್ಟಾರಲ್ಲಾ ನಮ್ ತಮ್ ಪ್ರಾಣಾನ ನಮ್‌ ನಮ್‌ ಸಲುವಾಗಿ ಅಪ೯ಣೆ ಮಡ್ಯಾರಲ್ಲಾ, ಅವರಿಗೆಲ್ಲಾರಗೂ ನಮನ ನಾವು ಪ್ರತಿ ವಷ೯ ಅಂತ ಅಲ್ಲಾ ಪ್ರತಿ ದಿನಾನು ಸಲ್ಲಸಬೇಕ್ ಅಂತ ಹೇಳಾ~ ಹೇಳಾಕ್ ಇಷ್ಟಾ ಪಡತೀನಿ.

ಈಗ್‌ ನಮ್ಗ್ ಕಣ್‌~ ಕಣ್ಣಿಗ್‌ ಕಾಣುವಂಥದು ಭಾಳ ಜನಾ ಅದಾರ, ಆದ್ರೂ ಕಣ್ಣೀಗ್‌ ಕಾಣದೆನೆ ಎಷ್ಟೋ ಜನಾ ಹೋರಾಟ ಮಾಡಿ. ಅವ್ರವ್ರ ಪ್ರಾಣಾನ ಅವ್ರ್‌ ಇದನ್ ಮಾಡ್ಯಾರ, ಹಂಥವ್ರು ಏಷ್ಟೋ ಜನಾ ಅದಾರ್ ಅವ್ರು, ಲೆಕ್ಕಾ ಇಲ್ಲದಷ್ಟು ಆಗ್ಯಾರ ಎಲೆಮರಿ~ಎಲೆಮರೆಕಾಯಿಯಂತೆ ಅವ್ರು. ಅವ್ರ ಪಾರ~ ಪ್ರಾಣಾನಾ ಅಪ೯ಣೆ ಮಾಡಿ ಹೋಗ್ಬೀಟ್ಟಾರ, ಅವ್ರನೆಲ್ಲಾರ್ನು ನಮ್ಮ ದೇಶದಲ್ಲಿ ನಾವು ನೆನಸ್ಬೇಕ್ ನಾವ್‌ ಅವ್ರ~ ಅವ್ರಿಂದಾನೆ ನಾವ್‌ ಈ ಮಟ್ಟಕ್ಕಿದೇವೆ ಅನ್‌~ಅಂದ್ರ ತಪ್ಪಾಗಲಾರದು, ಅಂತ ಹೇಳ್ತಾ ನನ್ನ ಚಿಕ್ಕ ಮಾತನ್ನ ಮುಗಸ್ತೇನಿ, thank you.

Hello ರೀ. Hello ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೇವೆ ನೀವ್ ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೇವೆ ಎಲ್ಲಿದಿರಿ?

ಬಳ್ಳಾರಿಯಲ್ಲಿದಿರಾ?

ಬಾಳ ದಿವ್ಸ ಆಯ್ತು call ಮಾಡಿ. ಬಾಳ ದಿವ್ಸ ಆಯ್ತಮ್ಮ busy ಇದ್ವಿ ಸ್ವಲ್ಪ ಕೆಲಸದ ಮೇಲೆ.

Okay phone ಮಾಡಿದ್ರೂ ಕೂಡ ಎತ್ತಾಯಿಲ್ಲ. ಇಲ್ಲಾ ನಾವ್ ಈಗ ಕೆಲಸದಲ್ಲಿ construction ಮಾಡ್ತಿದ್ವಲ್ಲ site ಅಲ್ವೇ ಇದ್ವಾ busy ಇರ್ತೀವಾ ಅದ್ಕೆ ಈಗ. ಹೌದಾ ಹೌದಾ ಅದಕು ನಾನ್ ಕೂಡ ಸುಮ್ನಾಗ್ಬಿಟ್ಟೆ ಏನಾದ್ರು ಕೆಲ್ಸ ಇರತೆತಿ ಬಿಡು ಇಲ್ಲಾಂದ್ರೆ ಎತ್ತಿತ್ ಇದ್ರಲ್ಲ phone ಉ.

ಅದಕ್ಕೆ ನಾನು ಸುಮ್ನಾಗ್ಬಿಟ್ಟೆ ಹೇಗಿದ್ದೀರ ಎಲ್ಲಾ ಚೆನ್ನಾಗಿದ್ದೀರ ಅಪ್ಪ ಅಮ್ಮ ಎಲ್ಲಾ ಚೆನ್ನಾಗಿದ್ದಾರ ಮನೇಲಿ?

ಹಾ ಚೆನ್ನಾಗಿದ್ದಾರೆ . ಹೇಳ್ ಇದು ಯಾವದಾದ್ರು ಊರಿಗೆ ಗೀರಿಗೆ ಹೋಗಿದ್ರೇನ್.

ಯಾವದಾದರೂ ಸಮುದ್ರ beach ನೋಡಾಕ.

ಇಲ್ಲ ಲೇ ನಿನ್ ಯಾವದಾದ್ರೂ ನೋಡಿಯಾ? ನೋಡಿಲ್ಲ ಅಣ್ಣಾ ನಾನ್ ಯಾವ್ದು ನೋಡಿಲ್ಲ ಅದು ಗೋವಾ beach ಒಂದೆ ಕೇಳಿನಿ ನೋಡ್ ಅಷ್ಟೆ ಇನ್ ಯಾವುದು ಗೊತ್ತಿಲ್ಲ ನನ್ಗೆ ನಾನ್ ಹೋಗಿಲ್ಲ ಅದು ಕೂಡಾ ಗೋವಾ beach ಕೂಡಾ ನಾನ್ ಹೋಗಿಲ್ಲ. ಇಲ್ಲೇ ನಮ್ ಕರ್ನಾಟಕದಲ್ಲಿ ಅದವಲ್ಲಮ್ಮಎರ್ಡ್ ಮೂರ್ beach . ಯಾವ ಅಣಾ . ಗೋಕರ್ಣ ಗೋಕರ್ಣದಲ್ಲಿ ಒಂದ್ ಐತಿ. ಕೇಳಿದೇನೆ ಹೋಗಿಲ್ಲ ಅಷ್ಟೆ. ಅದೇ ಗೋಕರ್ಣದಲ್ಲಿ ಒಂದ್ ಐತೆ ಮುರಡೇಶ್ವರದಲ್ಲಿ ಒಂದ್ ಐತೆ ಕಾರವಾರದಲ್ಲಿ ಒಂದ್ ಐತೆ.

ಹ್ಮ್ ನಮ್ ಕರ್ನಾಟಕದಲ್ಲೇ ಮೂರ್ ಅದಾವೆ. ಹೌದ ನೋಡ್ ನೋಡಿಯಣ ನೀನು? ನಾನ್ ಎಲ್ಲಾ ನೋಡಿನಮ್ಮಾ ಗೋವಾದಲ್ಲಿ ನೋಡಿನಿ ಇಲ್ಲಿ ನೋಡಿನಿ ನೋಡಿನಿ .

ಅದು ಇದು ವೆಲಂಕಣಿ church ಅಂತ ಒಂದ್ ಬರ್ತೇತಿ ಒಂದು.

ಹಾ ಅದು ಅಲ್ಲೇ ಐತಿ correct India ದಾಗ number one church .

ಅದು beach beach ನು church ಎರಡು ಒಂದೇ ಕಡೆ ಇದೆ.

ಹೋಗಿಲಣ್ಣಾ ನೋಡ್ ನಾನು ನೋಡೇ ಇಲ್ಲಾ ನನಗೆ ಸಮುದ್ರಗಳು ಇದವಂತ ಕೂಡಾ ಗೊತ್ತೇ ಇಲ್ಲಾ ನನಗೆ ನಾನೆನ ನೋಡೇನಮ್ಮ year year ಗ್ ಒಂದೊಂದ್ tour ಹೋಗ ಬರ್ತಾ ಇದ್ದೆ.

ಹೌದ ಭೇಷ್ ನೋಡ್ ಅಣ್ಣಾ ಎಲ್ಲಾ ಸುತ್ತಾಡಿ ಬಂದಿ ಎಲ್ಲಾ ನೋಡಿ. ಎಲ್ಲಾ ದಿವ್ಸ daily ಕೆಲಸದ tension ಒಂದ್ ಸ್ವಲ್ಪ ವರ್ಷಕ್ ಒಂದ್ ಸಲಾ ಎಲ್ಲ family ಕರ್ಕೊಂಡ್ tour ಹೋಗಬೇಕು.

ಹೊಗಬರಬೇಕ್ ನೋಡಣ್ಣ ಮಾಡ್ಬೇಕ್ ಎಲ್ಲಾ ನೋಡಕೊಂಡ್ ಬರಬೇಕ್ ಎಲ್ಲಿ ಏನಿದೆ ಅಂತ ಹೇಳಿ ನಿಂದೆ ಭೇಷ್ ನೋಡ್ ನಮ್ ಮನೇಲಿ ಎಲ್ಲಿಗೂ ಕಳಸಲ್ಲ ನನ್ನ. ನಮ್ಮನೇಲಿ ಏನಿಲ್ಲ ನಮ್ಮು ಮನೇಲಿ ನಮ್ wife ನ ಎಲ್ಲಾರು ಕರ್ಕೊಂಡ್ ಹೋಗತಿವಿ ಅದೇ ಇದು tempo travel ಮಾಡಕೊಂಡ್ ಎಲ್ಲಾ ಒಂದ್ ಹೆನ್ನೆರಡ್ ಮಂದಿ ಇದ್ದೀವಿ ಹೆನ್ನೆರಡ್ ಮಂದಿ ಆಗಷ್ಟು ಎಲ್ಲಾರನ್ನ ಕರಕೊಂಡು ಹೋಗತಿವಿ. ನಮ್ ಅಕ್ಕ ಹ್ಮ್ ಅಂತಳಲ್ಲ ಅಣ್ಣಾ ನಿಮ್ಗೆ.

ಅಲ್ ಇದ್ದಿದ್ದು ಬೇಜಾರ್ ಬರತೆತಲಾ ಒಂದ್ ಸಲಾನ. ಹಾ ಹೌದ್ ಹೌದ್ ಹೌದ್ ಹೌದ್ ಅಣ್ಣಾ ನಿಮಂತೊರ್ ಸಿಗಬೇಕ್ ನೋಡಣ್ಣಾ ಎಲ್ಲಾರಿಗೂ. ಕುಂತಲೆನೆ ಕರಕೊಂಡ್ ಹೋದ್ರೆ ಇಲ್ಲೆ ಊರಗೆ ಕರಕೊಂಡ್ ಹೊಗತಾರ ನಮ್ husband . ಹಾ ಹೌದ್ ಹೌದ್ ಅಣ್ಣಾ ನೀವ್ ನಾವೆನ ಎಲ್ಲಾನ ಸುತ್ತಾಡ್ ಬರ್ತೀವಿ ಪಾಪ ಅವ್ರ ಮನೆಲೆ ಇರ್ತಾರಲ. ಆಕಿ ಅಂತಾಳ ಒಂದೊಂದ್ year ಒಂದೊಂದ್ ಜೈನರ ಬಸದಿ ಒಂದೊಂದ್ ಕೂಡತಾರ.

ಮೊನ್ನೆ ಬಿಡು .

ಕರ್ನಾಟಕ ಹೊಗಿದವಿ ಒಂದಿವಸ halt ಆಗಿ ತಿರಗ ದಿವ್ಸ ವಾಪಸ್ ಬಂದ್ವಿ. ಹೌದೇನಣ್ಣಾ ಎಲ್ಲಾ ಚೆನ್ನಾಗ್ ನೋಡ್ಕೊಂಡ್ ಬಂದ್ರಾ.

ಹ್ಮ್ ನಮ್ಮ ಅಕ್ಕ full ಖುಷಿ ಪಟ್ಟ .

ಬೇಷ್ ನೋಡ್ ಮುಗಿಸ್ಕೊಂಡ್ ಬಂದ್ರಿ ಹಾಗಾದ್ರೆ. ಇಲ್ಲಾ ಅವರುನು ಮನೆಲಿದ್ದಿದ್ದು ಬೇಜಾರ್ ಆಗತೆತಲಾ ಒಂದ್ ಸಲಾ ಕರ್ಕೊಂಡ್. ಹೌದ್ ಹೌದ್ ಅಣ್ಣಾ ಹೌದ್ ಹೌದು ಹ್ಮ್ ಮತ್ತ ಅವರೊಬ್ಬರನೇ ಏನ್ ಅಣ್ಣಾ ಕರಕೊಂಡ್ ಹೋಗೋದು ತಂಗಿನ ಯಾರ್ ಕರಕೊಂಡ್ ಹೋಗ್ತಾರಾ? ಬರಬೇಕಾಲಾ ಏ ಒಂದ್ ಮಾತನ ಕರದೇನಣ್ಣಾ ನೀನು. ಹಾ ತಂಗಿ ಬಂದ್ರ ಕರಕೊಂಡ್ ಹೋಗ್ತೀನಿ. ಹೆಂಡ್ತಿನೊಂದೆ ಕರಕೊಂಡ್ ಹೋದ್ರೆ ಹಂಗೆ ಅಣ್ಣಾ ಅಣ್ಣೋರೆಲ್ಲ ಹಂಗೆ ಹೆಂಡ್ತೀರ್ ಬಂದ್ರೆ ಆಯ್ತು ತಂಗಿನ ಮರ್ತೆ ಬಿಡ್ತೀರಾ. ಏ ಆ ತರಾ ಏನಿಲ್ಲ ಮತ್ತೆ next year ಅಮ್ಮ. Next year ಆ ಅಂದ್ರೆ next year ವರೆಗೂ ಕಾಯಬೇಕ್ ಅಣ್ಣಾ ನಾನು? ಇಲ್ಲಾಂದ್ರೆ ಒಂದ್ three month summer ನಾಗ ಹೋಗಬೇಕ್. Summer ಅಲ್ಲಿ ಯಾ~ ಏ~ ಎಲ್ಲಿಗ ಹೋಗಣಾ ಅಣ್ಣಾ ಯಾವ್ beach ಗ್ ಹೋಗಣಾ. ಇಲ್ಲಾಂದ್ರೆ ಈ ತಿಂಗಳ ಬಾಳ ಚೆನ್ನಗಿದವ.

ಗೋವಾ ಕಡೆ ಕರಕೊಂಡ್ ಹೋಗೋಣಾಂದ್ರೆ family ಗೆ set ಆಗದಿಲ್ಲಮ್ಮ. ಹಾ set ಆಗಲ್ಲಾ ಅದನು ಕರೆ ಐತಿ ಅಣ್ಣಾ.

Set ಆಗಲ್ಲ ಇನ್ ಎಲ್ಲಿ ಎನ್ ಹೇಳ್ ಅಣ್ಣಾ ಈವಾಗ ಹೇಳಿದರಲ್ಲಣ್ಣಾ ಅಲ್ಲಿಗೆ ಹೋಗಬೇಕೆನ ಈ ಸತಿ ನನ್ನ ಕರಿ ಅಣ್ಣಾ ಬರ್ತೀನಿ. ಈ ಸಲಾ call ಮಾಡ್ತೀನಿ ಬರುವಂತಿ. ಎಲ್ಲರೂ ಚೆನ್ನಗಿದರಲ್ಲಣ್ಣಾ ಹ್ಮ್ ಕೇಳಿದೆ ಅಂತ ಹೇಳಣ್ಣಾ ಅವರನ್ನ.

Hai ಇನ್ವಿತಾ ಎಂತ ಮಾಡ್ತಿದ್ದೆ? ಎನ್ ಇಲ್ಲ ಚಾ ಕುಡ್ದು ಸುಮ್ಮನೆ ಕೂತ್ಕೊಂಡಿದ್ದೆ. ಚಾ ಕುಡ್ದು ನೀ ಕುಡ್ದಿಯಾ , ನಿಂದು ಚಾ ಆಯ್ತಾ?

ಹ್ಮ್ serial ಎಂತ ಕಾಂತಿಲ್ಯ ಈಗ? ಅಹ್ ಈಗ ಏನು ಇಲ್ಲ ಅಲ್ಲ ಎಲ್ಲಾ ಮುಗ್ದಾಯ್ತು.

ಹಾ ನೀನ್ se~ ನೀನ್ ಯಾವ್~ ನೀನ್ ಯಾವ್ದ್ ನೋಡಿದ್ಯಾ?

ಹೌದಾ TV ಅಲ್ಲಿ ನೋಡಲ್ವಾ serial ? ಇಲ್ಲ TV ಲಿ ನೋಡಲ್ಲ ಇಲ್ಲಿ ಕೆಲ್ಸ ಮುಗುಸ್ಕೊಂಡು TV ಅಲ್ಲಿ ಎಲ್ಲಾ ನೋಡಕ್ ಆಗಲ್ಲ ಅದಿಕ್ಕೆ mobile ಅಲ್ಲೇ free ಇದ್ದಾಗ ಕಾಣ್ತೆ.

ಆ Colors Kannada ದಲ್ಲಿ ಯಾವ್ದು ಕಾಣ್ತಿಲ್ಲ್ಯ Colors Kannada ಕಡಿಮೆ, ನೀನ್ Colors Kannada ಜಾಸ್ತಿ ನೋಡುದ? ನಾನ್ ಎರಡು mix ಮಾಡಿ ಕಾಣ್ತೆ ಯಾವ್ದು free ಇರತ್ ಅದು. ಹ್ಮ್ Zee Kannada ದಲ್ಲಿ ಒಳ್ ಒಳ್ಳೆ serial ಇದೆಯಲ್ಲ. ಹಾ ಹೌದ್ ಶ್ರೀರಸ್ತು ಶುಭಮಸ್ತು. ಹೌದೌದು ಅದು ಹೊಸತ್ ಶುರುವಾಗಿದ್~ ಶುರುವಾದದ್ದು.

ಅಹ್ ಪುಟ್ಟಕ್ಕನ ಮಕ್ಕಳು ಮತ್ತೆ.

ಅಹ್ ಈಗ ಅದರಲ್ಲಿ ಮದುವೆ scene ಎಲ್ಲ ಅಲ್ಲಾ, ಮದುವೆ scene ಎಲ್ಲಾ ಇದೆ,

Colors Kannada ದಲ್ಲಿ ಯಾವ್ದೆಲ್ಲ ನೋಡ್ತಿ ನೀನ್? Colors Kannada ದಲ್ಲಿ ಈ ಎಂತ ಗಂಧರ್ವ ಲೋಕದ್ ಇದು. ಅದೆಲ್ಲಾ ನಾನ್ ನೋಡಲ್ಲ. ಅದು ಮತ್ತೆ ಭಾಗ್ಯಲಕ್ಷ್ಮಿ. ಹಾ ಅದು ನೋಡ್ತೇನೆ ಕೆಲವೊಮ್ಮೆ ನೋಡ್ತೇನೆ.

ತುಂಬಾ interest ಇದೆ ಕಾಣ್ತಾ ಇದೆ ಗಿಣಿರಾಮ ನು ಚೆನ್ನಾಗಿತ್. ಹಾ ನಾನ್ Colors Kannada ಅಷ್ಟು ನೋಡಲ್ಲ Zee Kannada ಆದ್ರೆ ನೊಡ್ತಿರ್ತೇನೆ ಹ್ಮ್ ಹ್ಮ್ Zee Kannada ದಲ್ಲಿ ರಾತ್ರಿ ಕೂಡ ಉಂಟು ಹಗಲಲ್ಲಿ ಕೂಡ ಉಂಟಲ್ಲ ಮಧ್ಯಾಹ್ನ ಕೂಡ ಕೆಲವ್ದಿದೆ serials ಎಲ್ಲಾ. ನೀ ಏನ್ serial ಕಾಣ್ತಾ ಕೂತ್ಕೊಂಬುದ? ಅಹ್ ಸಂಜೆ ತನಕ ನೋಡ್ತಾ ಕುತ್ಕೊಳ್ಳುದು ಮತ್ತೆ ಕೆಲ್ಸ ಇರ್ತದಲ್ಲ ಹಾ ಹಾಗೆ. ಯಾವ್ serial ನಿಮ್ಗೆ ತುಂಬಾ ಇಷ್ಟ?